ಈ ಚಿತ್ರದಲ್ಲಿ ನೀರು ಹರಿಯುತ್ತಿದೆ ಕಲ್ಲು ಬಂಡೆಗಳನ್ನು ನೋಡಬಹುದು.

ಈ ಚಿತ್ರದಲ್ಲಿ ರೆಸ್ಟೋರೆಂಟ್ ಎಂದು ಬರೆಯಲಾಗಿದೆ.

ಹಾಗು ಎರಡು ಮೂರು ಲೈಟಿನ ಕಂಬಗಳಿವೆ.

ಈ ಚಿತ್ರದಲ್ಲಿ ವಿ ಆರ್ ಲಿಕ್ಕರ್ಸ್ ಎಂದು ಬರೆದಿರುವ ಬಿಲ್ಡಿಂಗ್ ನೋಡಬಹುದು.

ಟ್ಯಾಕ್ಟರ್ ಕೆಂಪು ಬಣ್ಣದಲ್ಲಿದೆ ಒಂದು ಮೊಬೈಲ್ ಒಂದು ಟವರ್ ಅನ್ನು ನೋಡಬಹುದು.

ಎರಡು ಶಡ್ ಗಳು ಇದ್ದಾವೆ ಬಾಲಾಜಿ ಡಿಜಿಟಲ್ ಎಂದು ಬರೆಯಲಾಗಿದೆ.

ಬೆಟ್ಟ ಗುಡ್ಡಗಳನ್ನು ನೋಡಬಹುದು ಗಿಡ ಮರಗಳನ್ನು ನೋಡ--

ಒಂದು ಲೈಟ್ ಕಾಣಿಸುತ್ತಿದೆ ಜಾಮಿಟ್ರಿ ಬಾಕ್ಸ್ ಇದ್ದಾವೆ ಸ್ಕೇಲ್ ಪೌಚ್ ಇದ್ದಾವೆ.

ದೊಡ್ಡ ದೊಡ್ಡ ಮರಗಳು ಹಸಿರು ಬಣ್ಣದಲ್ಲಿರುವ ಮರಗಳನ್ನು ನೋಡಬಹುದು.